ಆಹ್ಹ್ ಪ್ರಾಣಿ-ಪಕ್ಷಿಗಳು ಅಥವಾ ಆಹ್ಹ್ ಜಾನುವಾರುಗಳು ಆಹ್ಹ್ ಇದಿಕ್ಕೆ ಅವ್ರ್ ಅವರ ಕಾಂಪೌಡ್ ಗಳಿಗೆ--

ಬುಕ್ ಮೆನ್ ಯಾಕೆ ಅಂತ ಹೇಳಿದ್ರೆ ಒಂದು ನಾಳೆ ನಾವು ಒಂದು ಬದುಕಿಗೆ ಬರವಣಿಗೆ ಮುಖ್ಯ.

ಬೆಟ್ಟ ಗುಡ್ಡಗಳು ಬಹಳಷ್ಟು ಇರ್ತವೆ ಕೆಲವು ಮಕ್ಕಳಿಗೇ ಆಮೇಲೀ --

ಇವತ್ತು ಸಮಾಜದಲ್ಲಿ ಸಣ್ಣ ಮಕ್ಕಳಿಗೆ ಡಾನ್ಸ್ ಅಂಥವ ಜಾನಪದ ಗೀತೆಗಳನ್ನ ಈಗ್ ಕಲ್ಸ್ ತಕಂತದ್ದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ.

ಆಆಹ್ ಏನೋ ಕಾರ್ನರು ಗಿರ್ನಾರು ಇದು ಮಾಡ್ತಾರೆ ಇವತ್ತು.

ಚೇರು ಮನುಷ್ಯನಿಗೆ ಕುತ್ಕೊಳಲಿಕ್ಕೆ ಒಂದು ಆಸನ ಅದು --